ಇದು ಬಂದು ಒಂದು ಆಫೀಸ್ ತರ ಇದೆ ಹಾಗೆ ಅಲ್ಲಿ ಟೇಬಲ್ ಮೇಲೆ ಸ್ವಲ್ಪ ಬುಕ್ಸ್ಗಳ್ನ ಜೋಡ್ಸಿದಾರೆ ಒಂದು ಬೀರು ಇದೆ ಪ್ಲಸ್ ಅಲ್ಲಿ ಒಂದು ಚೇರ್ ಕೂಡ ಇದೆ ಹಾಗೆ ಅಲ್ಲಿ ಒಂದು ಸಿಸ್ಟಮ್ ಕೂಡ ಇಟ್ಟಿದ್ದಾರೆ ಫೈರ್ ಎಕ್ಷಿಸ್ಟರ್ ಕೂಡ ಅಲ್ಲಿ ಇದೆ ಹಾಗೆ ಅಲ್ಲಿ ಬಂದು ತುಂಬಾ ಚೇರ್ಸ್ಗಳಿದೆ --

ಇದು ಬಂದು ಒಂದು ಲೈಬ್ರರಿ ತರ ಕಾಣ್ಸ್ತಿದೆ ಅಲ್ಲಿ ಬುಕ್ಸ್ ಬಂದು ತುಂಬಾ ಬುಕ್ಸ್ಗಳ್ನ ಜೋಡ್ಸಿದಾರೆ ಕೂಡ ಹಾಗೆ ಬುಕ್ಸ್ ಬಂದು ಗ್ರೀನ್ ಕಲರ್ದ್ ಇದೆ ಆರೆಂಜ್ ಕಲರ್ದ್ ಇದೆ ಹಾಗೆ ಬ್ಲಾಕ್ ಕಲರ್ದ್ ಕೂಡ ಇದೆ ಅಲ್ಲಿ ಒಂದು ಬ್ಲಾಕ್ ಕಲರ್ ಚೇರ್ ಇದೆ ಸಪರೇಟ್ ರಾಕ್ಸ್ ಅಲ್ಲಿ ಸಪರೇಟ್ ಬುಕ್ಸ್ನ ಜೋಡ್ಸಿದಾರೆ.

ಬಂದು ಒಂದು ದೊಡ್ಡ್ ಮಾಲ್ ತರ ಇದೆ ಅದರಲ್ಲಿ ಸಪರೇಟ್ ಸೆಕ್ಷನ್ ಕೂಡ ಅವೈಲಬಲ್ ಇದೆ. ಶಾಪರ್ಸ್ ಸ್ಟಾಪ್ ಅಂತ ಕೂಡ ಇದೆ ಹಾಗೆ ಈಟಿಂಗ್ ದೂ ಕೂಡ ಇದೆ.

ಹಾಗೆ ಅಲ್ಲಿ ಒಂದು ಟಿ_ವಿ ಕೂಡ ಇದೆ ಹಾಗೆ ಲೆ- ಅಲ್ಲಿಲೈಟ್ ಕೂಡ ಇದೆ.

ಇದ್ರೆ ಬಂದು ದ ವರ್ಡ್ಸ್ ಫೈನಾನ್ಸ್ ಆಪಲ್ ಲ್ ಹಿಮಾಚಲ್ ಅಂತ ಬರೆದಿದ್ದಾರೆ ಬಾಕ್ಸ್ಗೆ ಆಪಲ್ನ ಪ್ಯಾಕ್ ಮಾಡ್ತಿದ್ದಾರೆ ಹಾಗೆ ನೆಲದ್ಮೇಲೆ ಆಪಲ್ಗಳನ್ನು ಹರಡಿದ್ದಾರೆ ಹಾಗೆ ಕೂಡ ಟ್ರೈನಲ್ಲಿ ಇಟ್ಟಿದಾರೆ ಮತ್ತೆ ಇಬ್ಬರು ಅಂಕಲ್ ಕೂಡ ಕೂತಿದಾರೆ.

ಇದರಲ್ಲಿ ಬಂದು ಒಂದು ಹಳೆಯದ ಬಿಲ್ಡಿಂಗ್ ಇದೆ ಅದ್ರಲ್ಲಿ ವಾಣಿವಿಲಾಸ ನೀರು ಸರಬರಾಜು ಕಾರ್ಯಾಗಾರ ಭೋಗಾದಿ ಸೇವಾಕೇಂದ್ರ ಹಾಗೂ ನಗದು ಶಾಖೆ ಅಂತ ಒಂದು ಬೋರ್ಡ್ ಇದೆ. ಭೋಗಾದಿ ಮೈಸೂರು ಅಂತ ಅದ್ರಲ್ಲ್ ಪೆ ಮೆನ್ಷನ್ ಮಾಡಿದ್ದಾರೆ.

ಇದು ಬಂದು ಬಿಲ್ಡಿಂಗ್ ತರ ಇದೆ ಹಾಗೆ ಅದಕ್ಕೆ ತುಂಬಾ ಡೋರ್ಸ್ ಗಳು ಕೂಡ ಇಟ್ಟಿದ್ದಾರೆ ಎಗೇನ್ ಅಲ್ಲಿ ಬಿಲ್ಡಿಂಗ್ ಮುಂದೆ ಬಂದು ವಾಟರ್ ಕೂಡ ನಿಂತಿದೆ ಅಲ್ಲಿ ಒಬ್ಬರು ಕೂತುಕೊಂಡು ಪರ್ಸನ್ ಏನೋ ಕೆಲಸ ಮಾಡುತ್ತಿದ್ದಾರೆ ಹಾಗೆ ಬಿಲ್ಡಿಂಗ್ ಬ್ಯಾಕ್ ಸೈಡ್ ಅಲ್ಲಿ ತೆಂಗಿನ ಗಿಡ ಇದೇ ಮತ್ತೆ ದೊಡ್ಡ ದೊಡ್ಡ ಮರಗಳು ಕೂಡ ಇದೇ